ಬಲ್ಪು ಗಳು ಇವೆ ವೈರುಗಳು ಇವೆ.

ಈ ಚಿತ್ರದಲ್ಲಿ ಒಂದು ಗಿಫ್ಟ್ ಅಂಗಡಿ.

ಈ ಚಿತ್ರದಲ್ಲಿ ಒಂದು ಬೇಕರಿ --

ಇದೆ ಮತ್ತು ಇದರ ಹೆಸರು ಶ್ರೀ ಫ್ರೆಂಡ್ಸ್ ಬೇಕರಿ .

ಇದರ ಹೆಸರು ಇಂಡಿಯನ್ ಬೈಕ್ ಝೋನ್ .